ಆಗ ಮಡಿಕೆಗಳು ಆಮೇಲೆ ಒಂದು ಏನೋ ಕಲೆಗಳು ಒಂದು ಕೈಲಿ ಮಾಡಿರುತ್ತಾರಲ್ಲ ಒಂದು--

ಜನಗಳು ಆಗಿನ ಕಾಲದಂಗೆ ಏನು ಈಗ ಏನೇ ಮಾಡಿದ್ರು ಹಂಚಿನಮನಗಳ ಇರ್ತದ್ವು ಈಗ ಏನು ಇಲ್ಲ ಎಲ್ಲಿ ನೋಡಿದರೂ ಬರೀ ರ್‌ಸಿ ಬಿಲ್ಡಿಂಗ್ ಗಳೇ.